ಒಂದು ಕಪ್ಪು ಬಣ್ಣದ ಮೂರ್ತಿಯನ್ನು ಕಲ್ಲಿನಿಂದ ಕೆತ್ತನೆ ಮಾಡಿದ್ದಾರೆ ವಿಗ್ರಹ ಇದೆ ಎದುರುಗಡೆ ಎರಡು ದೀಪಗಳನ್ನು ಹಚ್ಚಿ ಆ ದೀಪದಿಂದ ದೇವರಿಗೆ ಆರತಿ ಮಾಡುತ್ತಿದ್ದಾರೆ.

ಆ ಕಟ್ಟಡದಿಂದ ಇದನ್ನ ಫೋಟೋ ತೆಗೆದಿದ್ದಾರೆ ಅಲ್ಲಿ ಒಂದು ಟೆರೆಸ್ ಇದೆ ಅದರ ಒಳಗಡೆ ವೈರು ಗಳನ್ನ ಚೆಲ್ಲಿದ್ದಾರೆ ಒಂದು ಮೂರ್ತಿ ಇದೆ ಅಲ್ಲಿ.

ಇದನ್ನ ಬಾಲ್ಕನಿ ಅಂತ ಕರೆಯುತ್ತಾರೆ ಈ ಬಾಲ್ಕನಿಯಲ್ಲಿ ಮೇಲಿನಿಂದ ಚಿತ್ರವನ್ನು ವೀಕ್ಷಿಸಬಹುದು ಎಲ್ಲಾ ಚೇರಿನ ಮೇಲೆ ಒಂದು ಎರಡು ಅಂತ ನಂಬರನ್ನು ಹಾಕಿದ್ದಾರೆ ಒಬ್ಬ ಮನುಷ್ಯ ಹೋಗ್ತಿದ್ದಾನೆ --

ಇದು ಒಂದು ಹಣ್ಣಿನ ಅಂಗಡಿಯಾಗಿದೆ ಹಣ್ಣಿನ ಅಂಗಡಿಯಲ್ಲಿ ಒಂದು ಕೆಂಪು ಸೀರೆ ಹುಟ್ಟಿಕೊಂಡಿರುವಂತಹ ಹೆಂಗಸನ್ನು ನಾವು ನೋಡಬಹುದು.

ಇದರಲ್ಲಿ ಒಂದು ನೀಲಿಯ ಆಟೋ ರಿಕ್ಷಾ ವನ್ನ ನಾವು ನೋಡಬಹುದು ಮೈಸೂರು ದೊಡ್ಡ ಮೂರ್ತಿಯ ಮುಂದಗಡೆ ಒಂದು ಆಟೋ ವನ್ನ ನಿಲ್ಲಿಸಿದ್ದಾರೆ.

ಇದು ಒಂದು ಆಸ್ಪತ್ರೆ ಮಂಗಲ್ ಆಸ್ಪತ್ರೆ ಅಂತ ಹೇಳಿ ಇದರ ಡಾಕ್ಟರು ರಾಜೇಶು ಕುಮಾರು ಜೈನ್.